ಇಲ್ಲಿ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟ ಗಳಾದಾವು ಬಿಳಿ ಕಲರ್ ಆಕಾಶ ಐತಿ ಮನುಷ್ಯರು --

ಕೆಎಲ್ಈ ಕಾಲೇಜು ಅಂಡ್ ಬಿಲ್ಡಿಂಗ್ ಇದೆ ಅದೇ ಅದರ ಮುಂದೆ ಬಹಳಷ್ಟು ಸ್ಕೂಟಿಗಳು ಇದಾವೆ ಕೆಂಪ್ ಕಲರ್ ಕಾರ್ ಇದೆ ಮತ್ತೆ ಗಿಡಗಲ್ ಅದಾವ ರೋಡ್ ಇದೇ.

ಇದೊಂದ್ ಮಾಲ್ ಇದೆ ಅದ್ರಲ್ಲಿ ತರತರದ ಸಮಾನ್ ಗಳದಾವು ಅಲ್ಲಿ ತರ ತರ ಬಕಿಟ್ ಮತ ಬ್ರಷ್ ಚಿಪ್ಸ್ ಗಳಾದಾವು ಎಲ್ಲ ಐತಿ.

ಮತ್ತ್ ಇಲ್ಲಿ ಕೆಂಪ್ ಕಲರ್ ಮ್ಯಾಟ್ ಹಾಕ್ಯಾರು ಅಲ್ಲಿ ಹಾಲ್ ಮಾಡಿದ್ ಐತ ಅಳೀ ರೂಮ್ಸ್ಹಾ ಅದಾವು.ಅಜ್ಜು ಬಜ್ಜು ಮತ್ ಅಲ್ಲಿ ಪರ್ಪಲ್ ಕಲರ್ ಟೀಶರ್ಟ್ --

ಗಿಡಗಳು ಅದವ್ ಹಸಿರು ಕಲರ್ ಬಿಲ್ಡಿಂಗ್ ಕೇಸರಿ ಕಲರ್ ಐತೆ ಖಿಡಕಿ ಹಸೀರ್ ಕಲರ್ ಐತಿ ರೋಡ್ ಐತಿ ಮಾನುಷ--

ಇದು ಒಂದು ಬಿಲ್ಡಿಂಗ್ ಅದೇ ಬಿಲ್ಡಿಂಗ್ ಕಲರ್ ಗುಲಾಬಿ ಬಿಳಿ ಹಸಿರು ಕೇಸರಿ ಕಲರ್ ಇದೆ ಕಿಟಕಿಗಳು ಕಲರ್ ನೀಲಿ ಇದೆ ಮತ್ ಗೇಟ್ --

ಇಲ್ ಒಂದ್ ಸ್ಥಳ ಐತೆ ಮಸ್ಜಿದ್ ಐತೆ ಬಿಲ್ಡಿಂಗ್ ಗು ಅದಾವ್ವ್ ಐತೆ ಮತ್ತೆ ಅಮೀರ ಹೆಸರಿನ ಟ್ರಕ್ ಐತೆ ಮತ್ತೆ ಬಿಲ್ --

ಗುಡಿ ಐತಿ ಅಲ್ಲಿ ಮುಂದ್ ಆಟೋ ಐತಿ ಅದ್ರ ಕಲರ್ ಹಳದಿ ಹಸ್ರು ಐತಿ ಅಲ ರೋಡ್ ಐತಿ ಸ್ಕೂಟಿ ಆದವು.

ಇಲ್ಲೊಂದು ದರ್ಗಾ ಐತಿ ಅದಕ್ ಲಿಟಿಂಗ್ ಮಾಡ್ಯರು ಮತ್ತು ಲೈಟ್ಗು ಕಲರ್ ಕಲರ್ನು ಐತಿ ಮತ್ ಬಿಲ್ಡಿಂಗ್ ಕಲರ್ ಆದ್ರ ಬಿಳಿ ಐತಿ ಆಮ್ ಕ ಆಮ್ ಸೈಡಿಗೂ ಅದಾವು ಮತ್ ಅದರಾಗ ಮಂದಿನು ಅದರ.

ಅಲ್ಲಿ ರೋಡ್ ಐತಿ ಗಿಡಗಳ್ ಅದಾವು.

ಗಜಿನ್ನಿ ಬುಕ್ ಸ್ಟಾಲ್ ಅಂಡ್ ಸ್ಟೇಷನರಿ ಇಲ್ಲಿ ಬುಕ್ ಅದೋ--